ಹೌದ್ ಅದೆ ಅದು ಅರಶಿನ ಎಲೆಯದ್ದು ತಂದು ಗಟ್ಟಿ ಮಾಡ್ಬೇಕು.

ಹ ಉಂಟು ಸ್ವಲ್ಪ.

ಇಲ್ಲಿಸ ಸ್ವಲ್ಪನೇ ಇರುದು ಇನ್ನು ತರ್ಬೇಕು.

ಹ ಹೌದಾ ನಮ್ಮ್ ಮನೇಲಿ ಉಂಟು ಸ್ವಲ್ಪ ಸಿಹಿ ಆದ್ರೆ ಸ್ವಲ್ಪ ತಿನ್ನುದು ನಮ್ಮ ಮನೇಲಿ.

ಹ ನಮ್ಮದ್ರಲ್ಲಿ ಸಿಹಿಯೇ ತಿನ್ನುದು.

ಅದೆ ಗೋಪೂಜೆ ಉಂಟಾ?

ಮತ್ತೆ ಎಣ್ಣೆ ಎಲ್ಲ ಹಾಕಿ ಸ್ನಾನ ಮಾಡ್ಲಿಕ್ಕೆ ಉಂಟಲ್ಲ.

ಹ್ಮ್ ಅದೆ ಕೆಲವ್ ಉಂಟು.

ಕೆಲವು ಇದ್ ಅದೆ ಮಾಡ್ಲಿಕ್ಕೆ ಉಂಟು ಕೆಲಸ ಅದೆ ಆಗುದು ಒಂದು ವಾರದಿಂದ ಎಂತ ಎಷ್ಟು ಮಾಡಿದ್ರೇಸ ಸಾಕಗುದಿಲ್ಲ. ಅದೆ ಮತ್ತೆ ಪಟಾಕಿ ತರ್ಲಿಕ್ಕೆ ಇಲ್ವಾ?

ಪಟಾಕಿ ಯಾರು ನನ್ ಮಗಳು ಬಿಡ್ಬೇಕು ಅಷ್ಟೆ.

ಹ ಹ Hello .

ಅವ್ಳು fourth standard .

Purchase ಗೆ ಯಾವಾಗ ಹೋಗುದು dress purchase ? ನೋಡ್ಬೇಕು ಯಾವಾಗ ಅಂತ ಇವರು ಯಾವಾಗ free ಇರ್ತಾರೆ ನೋಡ್ಬೇಕು ಅವಾಗ ಹೋಗುದು. ನಾವು ನೋಡ್ಬೇಕು ಅ ಜಯಲಕ್ಷ್ಮೀ ಇಲ್ಲದ್ರೆ ಗೀತಾಂಜಲಿ.

ಹ ಅಲ್ಲಿ ಒಳ್ಳೆ ಒಳ್ಳೆ ಇರ್ತದಲ Deepavali ಗೆ ಕಡಿಮೆ offer ಎಲ್ಲ ಇರ್ತದಲ. ಅದೆ ಮತ್ತೆ reduction sale ಎಲ್ಲ ಹಾಕ್ತಾರೆ ಒಮ್ಮೊಮ್ಮೆ ಕೆಲವೊಮ್ಮೆ. ಹ ಹೌದು ಹ್ಮ್ ಅದೆ ಎಲ್ಲ ready ಆಗ್ಬೇಕು ಈಗ. ಅದೆ purchase ಗೆನೆ ಒಂದು ದಿವಸ ಬೇಕಾಗ್ತದೆ ಅಂತ.

ಅಲ್ಲಿ ತುಂಬ ಹಾಕುವಾಗ ಯಾವ್ದು ಬಟ್ಟೆ ಅಂತಾನೆ ಗೊತ್ತಾಗಲ್ಲ. ಹ ಯವಾದಂತನೆ ಗೊತ್ತಾಗುದಿಲ್ಲ ಮತ್ತೆ ಮೇಲೆ ಮೇಲೆನೇ ಹಾಕ್ತಾ ಹೋಗ್ತಾರೆ.

ಹ ದೀಪಾವಳಿಗೆನೆ purchase ಮಾಡ್ಲಿಕ್ಕೆ ಬರ್ತಾರೆ ಅಲ್ಲಾ. ಬರ್ತಾರೆ ಅದೆ ಮತ್ತೆ rush ಸ ಇರ್ತದೆ ತುಂಬ.

ಹೌದೌದು ಹ್ಮ್ ಮತ್ತೆ?

ಮತ್ತೆ ಎಷ್ಟು ಜ~ ನೆಂಟ್ರೆಲ್ಲ ಬರ್ತಾರಾ ಮ ದೀಪಾವಳಿಗೆ? ಇನ್ನು ಕರಿಬೇಕು ಬ~ ಯಾರೆಲ್ಲ ಬರ್ತಾರೆ ನೋಡ್ಬೇಕು ಕರಿಬೇಕು ಇನ್ನು ಕರಿಬೇಕು.

ಹ್ಮ್ ಹಾಗೆ. ನೆಂಟ್ರೆಲ್ಲ ಬರುವಾಗ ತುಂಬ ಕೆಲಸಸ ಇರ್ತದೆ. ಹೌದೌದು ಅದೇ ಎಂತ ಮಾಡುದು ಈಗ cleaning ಗೆ ಆಗ್ಲಿಲ್ಲ ಒಂದು ವಾರ ಇರುದಲ್ಲ.

ಹ ಅದೆ cleaning ಗೆಸ ಸ್ವಲ್ಪ ತುಂಬ ದಿನ ಬೇಕಾಗ್ತದೆ.

Okay ನಾನ್ ಸ್ವಲ್ಪ busy ಇದ್ದೇನೆ cleaning ಗೆಲ್ಲ start ಮಾಡಬೇಕು ಸ್ವಲ್ಪ ಸ್ವಲ್ಪ ಮತ್ತೆ ಮತ್ತೆ free ಆದ್ಮೇಲೆ phone ಮಾಡ್ತೇನೆ bye .

Hello ಚನ್ನಾಗಿದ್ದೇನೆ, ನೀನು ಹೇಗಿದ್ದೀಯಾ?

ಆ ನಾನು ಈಗ veg ತಿಂತ ಇದ್ದೇನೆ, ಅಂದ್ರೆ ಅವರು ಮನೆಯಲ್ಲಿ ಅಯ್ಯಪ್ಪ, ಹೋಗ್ತಾರೆ, ಮನೆಯಲ್ಲಿ ಮಾಮ. ಹಾ ಹಾ ಹಾ ಹಾಗೆ.

ಆ~ ಅಡುಗೆ ಮಾಡಲಿಕ್ಕೆ, ನೋಡ್ತಾ ಇದ್ದೇನೆ.

ಆ veg ಅಲ್ಲಿ ನಂಗೀಗ ಹೊಸತು ಹೊಸತು ಎಲ್ಲ ಕಲಿತಿದ್ದೇನೆ ನಾನು, panneer roti .

ಹಾಗೆ ತುಂಬಾ variety ಎಲ್ಲ ನೋಡ್ತಾ ಇದ್ದೇನೆ ಮಾಡಲಿಕ್ಕೆ, try ಮಾಡ್ತಿದ್ದೇನೆ. ಹಾ try ಮಾಡಿ. ಮತ್ತೆ ನಿಮಗೆ ಯಾವುದು ಇಷ್ಟ? .

ನಂಗೆ, ನಂಗೆ panner manchurian ಎಲ್ಲ ತುಂಬಾ ಇಷ್ಟ.

ನಿಂಗೆ ಮನ್ಸು ಉಂಟ ಮಾಡ್ಲಿಕ್ಕೆ?

ಮತ್ತೆ, ಮತ್ತೆ veg ಅಲ್ಲಿ ಅದು paneer roti, paneer butter masala ಅಂತದ್ದು ಅದು ಒಳ್ಳೆದಿರ್ತದೆ, ಅದು ನಿನ್ನೆ ನಾನು try ಮಾಡಿದ್ದೇನೆ.

ಹಾ, ಮತ್ತೆ, ನಿನಗೆ veg hotel ಗಳಲ್ಲಿ ಯಾವುದು ಇಷ್ಟ ? Veg ನಾವಿಲ್ಲಿ Kediyoor ಗೆ ಹೋಗ್ತೇವೆ. ನಮ್ದು ಈಗ ಹೊಸತೊಂದು start ಆಗಿದೆ, Udupi International Hotel ಅಂತಾ, ಒಳ್ಳೆದಿದೆ ಅಲ್ಲಿ food . ಹೌದಾ? ನಾವು almost ಹೀಗೆ Kediyoor ಗೆ ಹೋಗೋದು, ಅಲ್ಲಿ ಒಳ್ಳೆ ಇರ್ತದಲ್ಲ. ಹಾ. ಅಲ್ಲಿ thali, South Indian thali, meals ಎಲ್ಲಾ ಇರ್ತದೆ, ಒಳ್ಳೆದಿರ್ತದೆ. ಓ ಹೌದಾ? ಹೋಗ್ಬೇಕು ಹಾಗಾದ್ರೆ.

ಚಪಾತಿ, ಪೂರಿ ಜೊತೆಗೆ ಇರ್ತದೆ full rice .

ಹು, North Indian veg thali ಅಲ್ಲಿಸ ತುಂಬಾ option ಉಂಟು.

Roti, naan ಸಿಕ್ತದೆ ಅದ್ರಲ್ಲಿ veg palav ಎಲ್ಲಾ. ಹಾ, ಮತ್ತೆ veg ಅಲ್ಲಿ ತುಂಬಾ proteins ಎಲ್ಲ ಇರ್ತದಲ್ಲ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು.

Non veg ಅಲ್ಲಿ ಇರೋದಕ್ಕಿಂತ, veg ಅಲ್ಲಿನೆ ಒಳ್ಳೆ ಒಳ್ಳೆ ಇರ್ತದೆ. ಹಾ, ನಮ್ದು calorie ಎಲ್ಲಾ ಒಳ್ಳೇದು, ಆರೋಗ್ಯಕ್ಕೆಲ್ಲ health ಗೆಲ್ಲಾ ತುಂಬಾ ಒಳ್ಳೇದು.

Oily food ಕಡಿಮೆ ಮಾಡಿ veg ಜಾಸ್ತಿ ಮಾಡಿದ್ರೆ ಸಾಕು. ಹೌದು, non veg ಕಮ್ಮಿ ಮಾಡಿದ್ರೆ, veg ಅಲ್ಲಿ ತುಂಬಾ options ಕೂಡಾ ಉಂಟು ತಿನ್ಲಿಕ್ಕೆ. ಹೇಳುದು ಅಷ್ಟೇ, non veg ಅಲ್ಲಿ ತುಂಬಾ starters ಎಲ್ಲಾ ಇರ್ತದೆ ಅಂತ ಆದ್ರೆ veg ಅಲ್ಲಿಸ ತುಂಬಾ ಇರ್ತದೆ. ಅದ್ರಲ್ಲಿ, ಅದ್ರಲ್ಲಿ BP ಎಲ್ಲಾ ಶುರುವಾಗ್ತದೆ, oily food ಇಂದ.

Veg ಅಲ್ಲಿ ಆದ್ರೆ ಆರೋಗ್ಯ health ಎಲ್ಲಾ ಒಳ್ಳೆದಾಗ್ತದೆ, immunity power ಎಲ್ಲಾ ಜಾಸ್ತಿ ಬರ್ತದೆ.

ಈಗ ಮಕ್ಕಳೆಲ್ಲ ಸಾ ಅದೇ ಅಲ್ಲಾ, oily frud~ oily food ಏ ತಿನ್ಬೇಕಂತ ಆಸೆ ಪಡ್ತಾರೆ.

ಅವ್ರಿಗೆಲ್ಲಾ ಸ್ವಲ್ಪ ಇದೆಲ್ಲಾ ಮಾಡಿ, ಬೇಳೆ ಅದೆಲ್ಲ ಹೆಸರು ಬೇಳೆ ಎಲ್ಲ ಕೊಟ್ರೆ veg ಅಲ್ಲಿ.

ಅವರಿಗೆಸಾ ಬುದ್ಧಿಗೆ ಎಲ್ಲ ಒಳ್ಳೆದು. ಹೌದು, ನೆನಪು ಶಕ್ತಿಯೆಲ್ಲಾ ಒಳ್ಳೆದು.

ಮತ್ತೆ, veg ಅಲ್ಲಿ ಯಾವುದು ಇಷ್ಟ?

ಹಾ ನಾನು paneer try ಮತ್ತೆ baby corn, mushroom ಇದೆಲ್ಲಾ ಒಳ್ಳೇದ್ ಇರ್ತದೆ, ಮನೆಯಲ್ಲಿ .

ಹಾ, mushroom manchurian .

ಮತ್ತೆ ಹೊರಗೆ ಹೋಗಿ ತಿನ್ನುವುದಕಿಂತ ಮನೆಯಲ್ಲೇ ಮಾಡಿ ತಿಂದ್ರೆನೆ, ಹಾ ಚೆಂದ ಇರ್ತದೆ. ಹೌದು ಒಳ್ಳೆದಿರ್ತದೆ, ಮತ್ತೆ ನಾವು ಕಲಿಬಹುದು, ಅಡುಗೆ. ಹೌದು, ಎಲ್ಲಾ ಬಂದಿದೆ, ಎಲ್ಲ ಅದರಲ್ಲಿ ನೋಡ್ಕೊಂಡು ಮಾಡಿ .

ಹೌದೌದು, ಮತ್ತೆ ನಾಳೆ gobi manchurian try ಮಾಡಬೇಕಂತ ಇದ್ದೇನೆ? ಹಾ, gobi manchurian ಎರಡರಲ್ಲಿ ಮಾಡ್ತಾರೆ ನೋಡು, ಒಂದು cauliflower ಅಲ್ಲಿ, ಹೂಕೋಸ ಇದೆ ಅಲ್ಲ ಅದರಲ್ಲಿ ಮತ್ತೆ ಇನ್ನೊಂದು, cabbage ಅಲ್ಲಿಸ ಮಾಡ್ತಾರೆ.

Cabbage ಅಲ್ಲಿ ಮಾಡುದು ಚೆಂದಾ ಆಗ್ತದೆ, ಒಂದ್ ಸತಿ try ಮಾಡಿ. ಆಯ್ತು, ನಾನು ಈಗ ಹೂಕೋಸಲ್ಲಿ ಮಾಡಬೇಕಂತ ಅನ್ಕೊಂಡಿದ್ದೀನಿ? ಹಾ ಮಾಡು ಅದು ಸಾ ಒಳ್ಳೆ ಆಗ್ತದೆ. ಹ್ಮ್ ಹ್ಮ್ ನಂಗೆ ತುಂಬಾ ಇಷ್ಟ ಗೋಬಿ ಮಂಚೂರಿ.

photo send ಮಾಡ್ತೀನಿ ನಿಮ್ಗೆ, ಮಾಡಿ. ಹಾ ಆಯ್ತಾಯ್ತು, ನಂಗೆ ಅಮ್ಮ ಕರೀತಿದ್ದಾರೆ, ನಾನ್ ಆಮೇಲ್ ಮಾಡೋದಾ?